ಅವನ ಪಕ್ಕದಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತಿದ್ದಾರೆ.

ಮತ್ತು ಒಂದು ಬ್ಯಾಸ್ಕೆಟ್ ಬಾಲ್ ಕ್ರೀಡಾಂಗಣವಾಗಿದೆ.

ಎಡಭಾಗದಲ್ಲಿ ಒಬ್ಬ ವ್ಯಕ್ತಿ ನಿಂತಿರುವ ಹಾಗೆ ಒಂದು ಪೋಸ್ಟರ್ ಇದೆ.

ಇದು ಕನ್ಯಾ ಸ್ತ್ರೀಯರ ಕಾನ್ವೆಂಟಿನ ರೀತಿಯಲ್ಲಿ ಕಾಣುತ್ತಿವೆ.

ಮತ್ತು ಮಾವಿನ ಮರದ ಎಲೆಗಳನ್ನ ಹಾಕಲಾಗಿದೆ ಇದ--

ಈ ಗೇಟನ್ನು ಈಗ ಹಾಕುತ್ತಿರುವ ಹಾಗೆ ಕಾಣುತ್ತಿದೆ.

ಇದೊಂದು ವೇದಿಕೆ ಆಗಿದೆ ಈ ವೇದಿಕೆಯ ಮೆಲೆ ಹಲವಾರು ಚಿಕ್ಕ ಮಕ್ಕಳು ಮಾರುವೆಶ ಧರಿಸಿ ಕುರ್ಚಿಯ ಮೆಲೆ ಕುಳಿತಿದ್ದಾರೆ.

ಇದು ಒಂದು ಮೃಗಾಲಯ ಇಲ್ಲಿ ಒಂದು ಸಿಂಹವನ್ನು ಕಾಣುತ್ತಿದ್ದೇವೆ.

ಇಲ್ಲಿ ಹಲವಾರು ಬಣ್ಣದ ಲೈಟ್ ಗಳನು ಹಾಕಲಾಗಿದೆ.

ಮೇಲ್ಭಾಗದಲ್ಲಿ ಗೋಡೆಯ ಮೇಲೆ ಎರಡು ದೊಡ್ಡ ಗಾತ್ರದ ಐದು ಚಿಕ್ಕ ಗಾತ್ರದ ಚಿಟ್ಟೆಯ ಆಕಾರವನ್ನು ಪ್ರದರ್ಶನವಾಗಿ ಹಾಕಿರುವುದನ್ನು ನಾವು ಕಾಣುತ್ತೇವೆ.

ಇಲ್ಲಿ ಇಬ್ಬರು ವ್ಯಕ್ತಿಗಳನ್ನು ನಾವು ಕಾಣಬಹುದು ಅದರ ಮುಂಬಾಗದಲ್ಲಿ ನಾಲಕು ಕುರ್ಚಿಗಳಿವೆ.

ಮತ್ತು ನೀಲಿ ಬಣ್ಣದ ಡ್ರಮ್ ಒಂದು ಬಕೆಟು ಮತ್ತು ಒಂದು ಪೆನಾಯಿಲ್ ಬೊಟಲ್ ಅನ್ನು ನಾವು ನೋಡಬಹುದು.

ಇದು ಒಂದು ಸಮಾರಂಭದಲ್ಲಿ ತೆಗೆಯಲ್ಪಟ್ಟ ಭಾವಚಿತ್ರವಾಗಿದೆ.

ಈ ಭಾವ ಚಿತ್ರದಲ್ಲಿ ಕುಳಿತಿರುವ ಒಬ್ಬ ವ್ಯಕ್ತಿಯನ್ನು ಶಾಲು ಹೂವಿನ ಹಾರ ಮತ್ತು ಬೊಕ್ಕೆ ಯನ್ನು ಕೊಟ್ಟು ಸನ್ಮಾನಿಸಲಾಗಿದೆ.

ಅವರೆಲ್ಲರೂ ಕೆಂಪು ರತ್ತ ಕಂಬಳಿ ವೇದಿಕೆಯ ಮೇಲೆ ನಿಂತಿದ್ದಾರೆ.

ಈ ಕಟ್ಟಡವು ವ್ಯಾಯಾಮ ಮಾಡುವ ಸ್ಥಳವಾಗಿದೆ.

ಕಟ್ಟಡದ ಎಡಭಾಗದಲ್ಲಿ ಪ್ರೈಮ್ ಸ್ಟೂಡಿಯೋ ಎಂದು ಬರೆಯಲಾಗಿದೆ.

ಇದು ಒಂದು ಪುಸ್ತಕಗಳ ಮಾರುವ ಅಂಗಡಿಯಾಗಿದೆ.

ಅಲ್ಲಿ ಕೆಂಪು ಬಣ್ಣದ ಬೋರ್ಡಿನ ಮೇಲೆ ಗೋಪಾಲನ್ ಸಿನಿಮಾಸ್ ಎಂದು ಬರೆಯಲಾಗಿದೆ.

ಅವ್ರ ಪಕ್ಕದಲ್ಲಿ ಹ್ ದೊಡ್ಡ ದೊಡ್ಡ ಗಾತ್ರದ ನೀರಿನ ಕ್ಯಾನ್ ಗಳಿವೆ.

ಎಡಭಾಗದಲ್ಲಿ ವಯಸ್ಸಾದ ಒಬ್ಬ ವೃದ್ಧರು ನಿಂತಿರುವುದನ್ನು ಕಾಣುತ್ತೇವೆ.

ಇಲ್ಲಿ ಕಪ್ಪು ಅಂಗಿ ಧರಿಸಿರುವ ಒಬ್ಬ ವ್ಯಕ್ತಿ ಕಾಫಿ ಮಾರುತ್ತಿದ್ದಾನೆ.

ಹೊರಭಾಗದಲ್ಲಿ ನಾಲ್ಕು ವ್ಯಕ್ತಿಗಳಲ್ಲಿ ಇಬ್ಬರು ವ್ಯಕ್ತಿಗಳು ಕಾಫಿ ಯನ್ನು ಕುಡಿಯುವ ರೀತಿಯಲ್ಲಿ ನಿಂತಿದ್ದಾರೆ.

ಅದರ ಮುಂಭಾಗದಲ್ಲಿ ಅ ಗಾಡಿಗಳನ್ನ ರಿಪೇರಿ ಮಾಡುವ ಹಲವಾರು ಸಲಕರಣೆಗಳನ್ನು ಕಾಣಬಹುದು.

ಕೆಂಪು ಮತ್ತು ಕಪ್ಪು ಬಣ್ಣದಲ್ಲಿ ಗೆರೆಗಳಿವೆ.

ಇಲ್ಲಿ ಒಬ್ಬ ವ್ಯಕ್ತಿ ಮುಖಕ್ಕೆ ಕ್ರೀಮ್ ಬಳೆದು ಕುಳಿತಿರುವುದನ್ನು ನಾವು ನೋಡಬಹುದಾಗಿದೆ.

ಇಲ್ಲಿ ಹಲವಾರು ಬಣ್ಣದ ಲೈಟ್ ಗಳನ್ನು ಅಳವಡಿಸಲಾಗಿದೆ.

ಇಲ್ಲಿ ರಸ್ತೆಯ ಮೇಲೆ ಹಲವರು ವಾಹನಗಳು ಕಟ್ಟಡಗಳು ಇರುವುದನ್ನು ನಾವು ಕಾಣುತ್ತಿದ್ದೇವೆ.

ಪಕ್ಕದಲ್ಲಿ ಒಂದು ಮನೆಯ ಮೇಲೆ ಗಿಡ ಇರುವುದನ್ನು ನಾವು ನೋಡಬಹುದಾಗಿದೆ.

ಇಲ್ಲಿ ಹಲವು ವಿಧದ ಪುಸ್ತಕಳನ್ನು ನಾವು ಕಾಣಬಹುದಾಗಿದೆ.

ಅದರ ಪಕ್ಕದಲ್ಲಿ ಥರ್ಡ್ ವೇವ್ ಕಾಫಿ ಎಂದು ಬರೆದಿರುವ ಕಟ್ಟಡವಿದೆ.

ಅದರ ಮೇಲೆ ನೀರಿನ ಬಾಟಲ್ ಮತ್ತು ಪಾನಿಯ ಬಾಟಲ್ಲನ್ನು ನಾವು ನೋಡಬಹುದಾಗಿದೆ.

ಇದು ನೀಲಿ ಮತ್ತು ಬಿಳಿ ಬಣ್ಣದ ಕಟ್ಟಡವಾಗಿ ಕಾಣುತ್ತಿದೆ.

ಎರಡು ಸ್ತಂಭದ ರೀತಿಯ ಗೋಡೆಯ ಮೇಲೆ ನೋ ಪಾರ್ಕಿಂಗ್ ಎಂದು ಬರೆಯಲಾಗಿದೆ.

ಅದರ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಬಿಲ್ ಮಾಡುವುದನ್ನು ನಾವು ನೋಡುತ್ತಿದ್ದೇವೆ.

ಇದು ಒಂದು ಮೀನು ಮಾರುವ ಅಂಗಡಿಯಾಗಿದೆ.

ಅವರ ಎದುರುಗಡೆ ಒಂದು ಗಡಿಯಾರವಿದೆ ಮುಂಬಾಗದಲ್ಲಿ ಗೋಪುರ ಆಕಾರದಲ್ಲಿ ಒಂದು ಇದೆ.

ಈ ಮಸೀದಿಯ ಮುಂಭಾಗದಲ್ಲಿ ಒಂದು ಗೋಪುರದ ಸ್ತಂಭವಿದೆ.

ಅದರ ಮೇಲ್ಭಾಗದಲ್ಲಿ ಚಂದ್ರನ ಆಕಾರದ ಒಂದು ಚಿನ್ಹೆ ಇದೆ.